ಮತ್ತು ಕಾರ ನ್ನು ವಾಶ್ ಮಾಡಲು ಮತ್ತೆ ಕಾರ ನ್ನು ರಿಪೇರಿ ಮಾಡಲಿರುವ ಒಂದು ಸೆಂಟರಿನ ಒಂದು ಚಿತ್ರವಾಗಿದೆ.

ನೆಡದುಕೊಂಡು ಹೋಗುತ್ತಿದಾನೆ ಅಕ್ಕಪಕ್ಕದೆಲೆಲ್ಲಾ ಮೈದಾನ ರೀತಿಯಲ್ಲಿ ಇದೆ ಗಿಡ್ಡಮರಗಲ್ಲೆಲ್ಲಾ ಬೆಳೆದಿದ್ದ್ದು ಮತ್ತು ರೋಡಿನ ಮುಂಭಾಗದಲ್ಲಿ ವಾಟರ್ ಟ್ಯಾಂಕ್ ಕೂಡ ಇದೆ.

ಈ ಚಿತ್ರದಲ್ಲಿ ನಾವು ನೋಡುತ್ತಿರುವ ಒಂದು ಚಿತ್ರಣ ಇದು ಒಂದು ಬಿಜಾಪುರ ಜಿಲ್ಲಾ ಒಂದು ಚಿತ್ರ ಇದು ಒಂದು ಶುದ್ಧ ಹೊರೆಗಡೆ ಇರುವ ಒಂದು ಹಳ್ಳಿ

ಈ ಚಿತ್ರದಲ್ಲಿ ನಾವು ನೋಡುತ್ತಿರುವುದೆನೆಂದರೆ ಇದು ಒಂದು ಟ ಒಂದು ವಿಜಯಪುರದ ಒಂದು ಜಿಲ್ಲೆಯ ಒಂದು ಪೂರ್ತಿಯ ಒಂದು ಚಿತ್ರಣವನ್ನು ನೋಡುತ್ತಿದ್ದೇವೆ ಒಂದು ಟೌನ್ ಅಲ್ಲಿ ಇಲ್ಲಿ ಬಿಲ್ಡಿಂಗ್ಗಳು ಕಾಣುತ್ತಿವೆ ಮನೆಗಳನ್ನು ಕಾಣುತ್ತಿವೆ ದೂರದಿಂದ ತುಂಬಾ ಚೆನ್ನಾಗಿ ಕಾಣುತ್ತದೆ.

ಈ ಕಡೆ ಬದಿಯಲ್ಲಿ ಗಿಡಗಳು ಮರಗಳೆಲ್ಲ ಇದ್ದು ಮಧ್ಯ ಮಧ್ಯದಲ್ಲಿ ಮನೆ ಇದೆ ಸುತ್ತಲ್ಲು ಗುಡ್ಡಗಳು ಬೆಟ್ಟಗಳು ಕಾಣುತ್ತವೆ.